ಕೀಯ ಹಾಸ್ಪಿಟಲ್ಸ್ ಐತ್ರಿ. ಆಹ್ಹ್ ಕ್ಯಾಶುಯಾಲಿಟಿ ಅಂಡ್ ಎಮ್ಮೆರ್ಜನ್ಸಿ ವಾರ್ಡ್ ಇರ್ಲಿಲ್ಲ ಆಕಡೆ ಎಮರ್ಜೆನ್ಸಿ ಅಂದ್ರೆ ಯಾರದ್ ಆಕ್ಸಿಡೆಂಟ್ ಆದ್ಮೇಲೆ ಅವ್ರುಎಮರ್ಜೆನ್ಸಿ ಅವ್ರು ಟ್ರೀಟ್ಮೆಂಟ್ ಕೊಡ್ತಾರೋ ಲೈಕ್ ಈ ಹಾಸ್ಪಿಟಲ್ ನ ಹೆಸ್ರ್ ಬರ್ದಿಲ್ಲ ಅವ್ರು ಅದನ್ನ--

ಇದು ಅನ್ನ ಅನ್ನದ ಪ್ಲೇಟ್ ಇದೆ ಪ್ಲೇಟ್ ಒಳಗ ಬಹುಶ ಇದು ಚಿತ್ರಾನ್ನ ಬಿರಿಯಾನಿ ಐತ್ರಿ ಮತ್ತ ಪ್ಲೇಟ್ ಗ ಬಾಜುಗ ಒಂದ್ ಗ್ಲಾಸ್ ಆಗ್ತಿದೆ ಅವ್ರು--